ಆಹ್ಹ್ ದೊಡ್ಡದು ಗಾರ್ಡನ್ ಇದೆ. ಗಾರ್ಡನ್ ಮುಂದೆ ಮಂಟಪ ತರ ಮಾಡಿದರೆ ಮಂಟಪದ ಒಳಗಡೆ ಒಬ್ಬ ವ್ಯಕ್ತಿ ಈಗ ಸ್ಟ್ಯಾಚು ಮಾಡಿದರೆ ಹಾಗೆ ಕಂಬಗಳಿದೆ ಅಲ್ ಅಲ್ಲಿ ಚಿಕ್ ಚಿಕ್ ಗಿಡಗಳಿವೆ. ಗಿಡಗಳೆಲ್ಲ ಹೂವು--

ದೊಡ್ದುದು ಗ್ಯಾರೇಜು ಟೈಫಾಲಿ ದೊಡ್ದುದು ಇದೆ. ವೀ ವೆಂಟ್ ಟುಗೆದರ್ ಅಂತ ಬೋರ್ಡ್ ಇದೆ. ಅಲ್ಲಲ್ಲಿ ಶೆಡ್ ಒಳಗಡೆ ಚಿಕ್ಕ್ ಚಿಕ್ಕು ಶಾಪ್ಗಳು ಇದೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಅಲ್ಲಿ ವೈರೈಟಿ ವೈರೈಟಿ ಫ್ಲೇವರ್ ಇದೆ

ಆ ದೊಡ್ಡದ್ದು ವಾಟರ್ದು ಡಿಸೈನ್ ಮಾಡಿದ್ದಾರೆ. ಅದ್ರು ಮಧ್ಯದ್ಲಲಿ --

ಬ್ಲ್ಯೂ ರಾಕ್ಜಿ ಫ್ಯಾನ್ಟಿಸಿ ಜಿಮ್ ಅಂತ ಬೋರ್ಡ್ ಇದೆ.

ಹಾಗೆ ಒಂದು ಚಿಕ್ ಹುಡುಗ ಅಲ್ಲಿ ಕೂತಿದಾನೆ ಎಲ್ಲ ಫುಲ್ ಹಸಿರಾಗಿದೆ ಚಿಕ್ಕ ಗಿಡದಲ್ಲಿ ಆಹ್ಹ್ ಹೂವು ಬಿಟ್ಟಿದ್ದಾವೆ .

ಫುಲ್ ಕತ್ತಲೆ ಕತ್ತಲೆ ಆಗಿದೆ ಒಳಗಡೆ ರೆಡ್ ಚೇರ್ ಇದೆ ದೇವ್ರ ಫೋಟೋ ಇದೆ.

ದೊಡ್ಡುದು ಗಾರ್ಡನ್ ಇದೆ ಗಾರ್ಡನ್ ಮದ್ಯದಲ್ಲಿ ಮರಗಳಿದ್ದಾ --

ಮರಗಳಿವೆ ಮರಗಳೆಲ್ಲ ಹಸಿರಾಗಿದ್ದಾವೆ ಮುಂದ್ಗಡೆ ಫ್ಲವರ್ಸ್ ಶೋ ಗಿಡಗಳ --

ಆ ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಫುಲ್ ಕತ್ತಲೆ ಇಂದ ಕಾನಿಸ್ತಾಇದೆ ಮುಂದ್ಗಡೆ ಮಾತ್ರ ಲೈಟ್ ಹಾಕ್ಕಿದಾರೆ ವೈಟ್ ಲೈಟ್ ಹಾಕ್ಕಿರೋದು ಮಾತ್ರ ಕಾಣಿಸ್ತಾಇದೆ ಮತ್ತೆ ಕಾಂಪೌಂಡ್ ಗಾಏ ಆನೆಗಳ ಡಿಸೈನ್ ಮಾಡಿದ್ದಾರೆ ಕಾಂಪೌಂಡ್ ಇದೆ .

ದೊಡ್ದುದು ಗ್ರೌಂಡ್ ಇದೆ ಗ್ರೌಂಡ್ ತುಂಬ ಕ್ರಿಕೆಟ್ ಆಡ್ತಿದಾರೆ ಹಾಗೇನೇ ಸುತ್ತ ಹಸಿರಾಗಿದೆ ಬ್ಲೂ ಕಲರ್ ಬೋರ್ಡ್ ಇದೆ ಸುತ್ತ ಮರಗಳು ಇದೆ .